ಡ್ರೆಸ್ ತಗೋಣಕ್ ಬಂದಿದೀನಿ ಡ್ರೇಸ್ಗಳ್ ಚೆನ್ನಾಗ್ ಕಾಣ್ತಿದಾವೆ ಯಾವದಾದ್ರು ಒಂದ್ ತಗೊಂಡ್ ಹೋಗ್ತೀನಿ ಆದ್ರೂ.

ಕೃಷ್ಣ ದೇಸ್ಥಾನ ಇದೆ ನಮ್ ಮನೆ ಹತ್ರಆ ದೇಸ್ಥಾನ್ದೆ ಹೊ-- ಪ್ರತಿ ದಿನ ಹೋಗ್ತಾನೆ ಇರ್ತೀನಿ ಚೆನ್ನಾಗೂ ಇದೆ ಅಏನೋ ಒಂತರ ಖುಷಿ ಸಿಗತ್ತೆ ಅಲ್ಲೋದ್ರೆ.

ಅಹ್ ಇಲ್ಗೆ ಹೋಗ್ಬೇಕಾರೆ ಅಹ್ ಇಲ್ಗೆ ಎಲ್ಲೋ ಹೋಗ್ತಾ ಇದ್ವಿ ಹಂಗೆ ಇಬ್ರು ಗ್ರೀನ್ ಗ್ರೀನ್ ನೋಡಿ ತುಂಬ ಖುಷಿ ಆಯ್ತು ಒಂದ್ ಫೋಟೋ ಕ್ಲಿಕ್ ಮಾಡ್ಸ್ಕೊಳಕ್ಕೋಸ್ಕರ ಬಂದ್ವಿ.

ಫ್ಲವರ್ಸ್ ಎಲ್ಲ ಚೆನ್ನಾಗಿದೆ ವೈಟು ವೈಟಲ್ ಎಲ್ಲ ಫ್ಲವರ್ಸ್ ಡೆಕೋರೇಷನ್ ಮಾಡಿದರೆ ರೆಡ್ಡು ಬ್ಲೂ-- ಎಲ್ಲೋ ಕಲರ್ ಇಂದ ಫ್ಲವರ್ಸ್ ಎಲ್ಲ ಡೆಕೋರೇಷನ್ ಮಾಡಿದರೆಸ್ಟೇಜ್ ಸುತ್ತು ಸೂಪರ್ ಆಗಿದೆ ನೋಡಕ್ಕೂ.

ಹೀಗೆ ಟ್ರಿಪ್ಪಿಗ್ ಅಂತ ಬಂದಿದ್ವಿ ಟ್ರಿಪ್ಪಲ್ಲಿ ಒಂದ್ ಸೀನ್ರೀ ಅಹ್ ನೋಡ-- ಹಿಂಗೇ ಹೋಗ್ಬೇಕಾರೆ ಒಂದು ಸೀನ್ರೀ ನೋಡಿದ್ವಿ ಎಷ್ಟ್ ಚೆನ್ನಾಗಿತ್ತು ಫುಲ್ ಗ್ರೀನ್ರಿ ಆಗಿತ್ತು ಮತ್ತೆ ಆ ವೆದರ್ ಫೋಗ್ಗಿ ಎಲ್ಲಾ ಫಾಗ್ ಎಲ್ಲ ಬೀಳ್ತಾ ಇತ್ತು ನೋಡಕ್ ಚೆನ್ನಾಗಿತ್ತು ಅಹ್ ಒಂತರ ಚೆನ್ನಾಗಿತ್ತು.

ಬಂದಿದ್ವಿ ಏನೋ ಫೀಲ್ಡೋ ಡೆಕೋರೇಷನ್ ಮಾಡ್ತಾ ಇದ್ರಂತೆ ಏನೋ ಫನ್ಕ್ಷನ್ ಇತ್ತು ಅಂತ ಎಲ್ಲರೂ ಬಂದಿದ್ವಿ ಅಹ್ ಹಂಗೆ ನೋಡ್ತಾ ಇದೀನಿ ಎ ಅಹ್ ಏನೋ ಗೇಮ್ಸ್ ಎಲ್ಲಾ ಆಟಾಡಿಸ್ತಿದಾರೆ.